ಹದಿನೈದು ಒಂದ್ಸರ್ತಿ ಇಪ್ಪತು ಒಂಸರ್ತಿಗೆ ಮಾಡ್ಸ್ಕೊಂತರ

ಅವರವರು ಇದು ನಮ್ ಗ್ರಾಮೀಣ ಪಾರ್ಕ್ ಅಲ್ಲಿ ಇರುವರು ಚನ್ನಾಗಿ ಇರೋಲ್ಲ ಎಲ್ಲ ಕಿತ್ತಿಹೋಗಿರ್ತಾವ ಮಾಡ್ಸಿ ಅಂದ್ರ ಯಾರು ಮಾಡ್ಸಲ್ಲ .]

ಮಾಡಿಸ್ತಿವಿ ಅಂತರ ಮಾಡ್ಸಲ್ಲ ಮುಟ್ಟಲ . ಅಹ್ ಅಹ್ ಗ್ರಾಮೀಣ ಭಾಗಕ್ಕೆನೆ ಬಹಳಷ್ಟು ಜನಕ್ಕೆ ಬಾಲ ಹಾಸ್ಪತ್ರೆ ಹೋಗ್ತಾ ಹೋಗ್ತಾ ಇದ್ ಇರದಿಲ್ಲ.

ಹಾಸ್ಪಿಟಲು ಇವತ್ತು ಜನ ದೊಡ್ಡ್ ದೊಡ್ಡ್ ಹಾಸ್ಪಿಟಲ್ ಕಟ್ಟಿಸ್ಬಿಟ್ಟು ಅಲ್ಲೇ ಪ್ರೈವೇಟ್ ಹೋಸ್ಪಿಟಲ್ಲಲ್ಲಿ ಬಹಳ ಜನಗಳಿಂದ ದುಡ್ಡು ಕಿತುಕೊಂಡು ಕಲಸಬಿಡ್ತಾರೆ.

ಮರ ಜಾಸ್ತಿ ಅಲ್ವ ಗಟ್ಟಿ ಇರಲ್ಲ ಅದಿಕ್ಕೆ.

ಹೋಗಿ ನಮ್ ನಮ್ ಕೆಲಸ ಮಾಡ್ಸ್ಕೊಂಡು ಬರ್ಬೇಕು ಯಾಕೆಂದ್ರೆ ಎಲ್ಲ ಇವರು ಗ್ರಾಂ ಪಂಚಾಯತಿ ರಾಷ್ಟ್ರ ಪರರರಿಂದಎಲ್ಲ ಕೆಲಸಗಳು ಗ್ರಾಂ ಪಂಚಾಯತಿಯಲ್ಲಿ ಹೋಗಿ ಮಾಡ್ಸ್ಕೊಂಡು ಮಾಡ್ಸ್ಕೊಂಡು ಬರ್ಬೇಕು

ಒಳ್ಳೆ ದುಡ್ ಮಾಡ್ಕೊಂತಾರ ಜನಕ್ಕೂ ಬುದ್ಧಿ ಇಲ್ಲ ಅಲ್ಲಿ ಹೋಗಿ ದುಡ್ ಕೊಟ್ಟು ಮಾಡ್ಕೊಂಡು ಬರ್ತಾರಾ ಅಂಗಡಿಯವರು ಒಳ್ಳೆ ದುಡ್ಡ್ ಮಾಡ್ಕೊಂತಾರ. ಏನು ಮಾಡಕ್ಕಾಗಲ್ಲ ಅವರವರ ಖುಷಿ ಅವ್ರವ್ರ್ ಇಷ್ಟ ಅವರ್--